ಇದು ಒಂದು ರಸ್ತೆ ಇದೆ ಈ ರಸ್ತೆ ಮೇಲ್ಗಡೆ ಬಹಳಷ್ಟು--

ಅದಕ್ಕೆ ವೈರ್ಸ್ ಗಳು ಇವೆ ಮೈದಾನದಲ್ಲಿ--

ಇಲ್ಲಿ ಎದುರಗಡೆ ಒಬ್ಬ ಮನುಷ್ಯನು ಹೋಗುತ್ತಿದ್ದಾನೆ.

ಮತ್ತು ಸುತ್ತಮುತ್ತಲು ಮರಗಳು ಗಿಡಗಳು ಇವೆ.

ಹೂವಿನ ಕುಂಡಗಳು ಕಾಣುತ್ತಿವೆ ಕುರ್ಚಿ ಇದೆ ರೀತಿ ಇದೆ ಕಂಕರ್ ಇದೆ ಬುಟ್ಟಿಗಳು ಇವೆ.

ಇದು ಒಂದು ಸಂಗೀತ ಕೇಳುವ ಮಷೀನ್ ಇದೆ.

ಇಲ್ಲಿ ಮಹಿಳೆಯರ ಫೋಟೋ ಗಳನ್ನು ಅಂಟಿಸಿದ್ದಾರೆ.

ಹಾಗೂ ಪುರುಷರ ಕೂಡ ಫೋಟೋ ಗಳನ್ನು ಅಂಟಿಸಿದಾರೆ.

ಆ ತಟ್ಟೆಯ ಬಣ್ಣವೆಂದರೆ ಕಪ್ಪು ಬಣ್ಣವಿದೆ.

ಎರಡು ಬಟ್ಟಲಿನ ಒಳಗಡೆ ಚಮಚಗಳನ್ನು ಇಟ್ಟಿದ್ದಾರೆ.

ಮತ್ತು ಪಕ್ಕದಲ್ಲಿ ರೈಸ್ ಅನ್ನು ಹಾಕಿದ್ದಾರೆ.

ಹೂವಿನ ಹಾರವನ್ನು ಹಾಕಿದ್ದಾರೆ ಎಲ್ಲಾ ಕಂಪಾರ್ಟಮೆಂಟ್ ಗಳಲ್ಲಿ ವಸ್ತುಗಳನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ.

ಬ್ಲೂ ಕಲರ್ ನ ಬಲೂನ್ಸ್ ಗಳು ಇವೆ.

ಮತ್ತು ಹೂವಿನಿಂದ ಕೂಡಿದ ಎಲ್ಲಾ ಎಲೆಗಳು ಇತ್ಯಾದಿ ಅಲಂಕಾರವನ್ನು ಮಾಡಿದ್ದಾರೆ.

ಇಲ್ಲಿ ಒಬ್ಬ ಪುರುಷನು ಕುಳ್ಳಿತುಕೊಂಡಿದ್ದಾನೆ ಅವನು ಅವನವನ ಕೆಲಸವನ್ನು ಮಾಡುತಾ ಇದ್ದಾನೆ.

ಇಲ್ಲಿ ಎದುರುಗಡೆ ಒಂದು ಗ್ಲಾಸ್ ಕಾಣುತ್ತಾ ಇದೆ.